ಈ ಚಿತ್ರ ಒಂದು ಮಾಲ್ ಲಿನ ಚಿತ್ರ ಆಗಿರಬಹುದು.

ಈ ಚಿತ್ರದಲ್ಲಿ ನಾವು ತುಂಬಾ ಪೋಸ್ಟರ್ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡಿದ್ದಾರೆ.

ಈ ಚಿತ್ರವು ಒಂದು ಕಾರಿನ ಗ್ಯಾರೇಜಿನ ಚಿತ್ರ ಆಗಿದೆ.

ಈ ಚಿತ್ರದಲ್ಲಿ ನಾವು ಮೀನುಗಳನ್ನು ನೋಡಬಹುದು.

ಈ ಚಿತ್ರವೊಂದು ಕೆಫೆ ಚಿತ್ರ ಇರಬಹುದು.

ಈ ಚಿತ್ರದಲ್ಲಿ ನಾವು ಹಾಲಿನ ಕ್ಯಾನುಗಳು ಮತ್ತು ಫ್ಯಾನುಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ವರ್ಕರ್ಸ್ ಕೆಲಸ ಮಾಡುವುದನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಮಕ್ಕಳು ಮತ್ತೆ ಅವರ ತಂದೆ ತಾಯಿಗಳನ್ನು ನೋಡಬಹುದು.

ಈ ಚಿತ್ರ ಒಂದು ಗಾರ್ಡನ್ ಅನ್ನು ಸೂಚಿಸುತ್ತದೆ.

ಈ ಚಿತ್ರ ಒಂದು ರೆಸ್ಟೋರೆಂಟ್ ಅನ್ನು ಸೂಚಿಸುತ್ತದೆ.

ಈ ರೆಸ್ಟೋರೆಂಟ್ ಬಹುಶಃ ಪಂಜಾಬಿ ರೆಸ್ಟೋರೆಂಟ್ ಇರಬಹುದು.

ಈ ಚಿತ್ರ ಎಸ್_ಬಿ_ಐ ಬ್ಯಾಂಕ್ ಎ_ಟಿ_ಎಂ ಅನ್ನು ಸೂಚಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಬಿ_ಎಂ_ಟಿ_ಸಿ ಬಸ್ಸುಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ರೆಸಿಪ್ಟ್ಸ್ ಗಳನ್ನು ಕೆಳಗೆ ಬಿದ್ದಿರುವುದನ್ನು ನೋಡಬಹುದು.

ಈ ಚಿತ್ರ ಒಂದು ಜಿಮ್ಮನ್ನು ಸೂಚಿಸುತ್ತದೆ.